ನಂದಿನಿ ಪಾರ್ಲರ್ ಅಲ್ಲಿ ಸ್ವೀಟ್ ಐಸ್ ಕ್ರೀಮ್ಸ್ ಎಲ್ಲಾ ಇರುತ್ತೆ. ಅಲ್ಲಿ ಸಿಗುವ ಐಸ್ ಕ್ರೀಮ್ ಅಂತೂ ನನಗೆ ತುಂಬಾ ಇಷ್ಟ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತೆ.

ನಾವು ರೆಸಾರ್ಟ್ಗಗೆ ಯಾವಗಲ್ಲು ಹೋಗ್ತಿರ್ತೀವಿ ಸಂಡೆ ಸಂಡೆ ಅಂತೂ ಫ್ಯಾಮಿಲಿ ನಾನು ಅಪ್ಪಾ ಅಮ್ಮ ನನ್ ತಂಗಿ ಎಲ್ಲಾರು ಸೆರಕೊಂಡು ರೆಸಾರ್ಟ್ಗ ಗೆ ಹೋಗ್ತಿರ್ತೀವಿ ಆಮೇಲೆ ರೆಸಾರ್ಟ್ ಅಲ್ಲಿ ಬಂದ್ರೆ ನನಗೆ ತುಂಬಾ ಇಷ್ಟಅದರಲ್ಲಿ ಮಶ್ರೂಮ್ ಬಿರಿಯಾನಿ ಬಿರಿಯಾನಿ ಎಲ್ಲಾದೂನು ತಿಂತೀನಿ.

ನಮ್ಮನೆ ಹತ್ರ ಅಂತೂ ರೋಡ್ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲಾ ಗುಂಡಿ ಗುಂಡಿಯೆಲ್ಲಾ ಬಿದ್ದೋಗಿದೆ ಬೇರೆ ಕಡೆಯಲ್ಲಾ ಚೆನ್ನಾಗಿದೆ ರೋಡ್ ಇಲ್ಲೆಲ್ಲಾ ಎಂ ಎಲ್ ಎ ಆಗಿದ್ದಾರೆ ಆದ್ರೆ ಅವರೇನು ಮಾಡೋದೆಯಿಲ್ಲಾಇಲಲ್ಲೆಲ್ಲಾ ವ್ಯವಸ್ಥೆ.

ನನಗೆ ನನ್ನಫ್ರೆಂಡ್ ಒಬ್ಬಳು ಗಿಫ್ಟ್ ಮಾಡಿದ್ಲು ಬುದ್ದ ಈ ಸ್ಟ್ಯಾಚುನ ತುಂಬಾ ಚೆನ್ನಾಗಿ ಇದೆ ನಾನು ಶೋ ಕೇಸ್ ಅಲ್ಲಿ ಇಟ್ಟಿದ್ದೀವಿ ಅದ ಮನೆಗೆ ಬಂದವರೆಲ್ಲಾ ಕೇಳತ್ತಾರೆ ಎಲ್ಲಿ ತಕೊಂಡ್ರಿ ಎಲ್ಲಿ ತಕೊಂಡ್ರಿ ಅಂತಾ ಅಷ್ಟು ಚೆನ್ನಾಗಿದೆ ಅದು ತುಂಬಾ ಮತ್ತೆ--